ಒಂದು ಟೇಬಲ್ ಇದೆ ಮೇಲೆ ಒಂದು ಸ್ಕ್ಯಾನರ್ ಅನ್ನು ಇಟ್ಟಿದ್ದಾರೆ.

ಮತ್ತೆ ಒಬ್ಬ ಮನುಷ್ಯನ ಮುಖದ ಭಾವಚಿತ್ರವನ್ನು ಇಲ್ಲಿ ಮುಚ್ಚಿಸಲಾಗಿದೆ.

ಒಂದು ಗಡಿ ಅನ್ನು ಅಲ್ಲಿ ಇಟ್ಟಿದ್ದಾರೆ.

ಅದು ಫ್ಯಾನ್ ಅನ್ನು ಕಾಣಸ್ತಾ ಇದೆ.

ಅಲ್ಲಿ ಬಹಳಷ್ಟು ಅಂಗಡಿಗಳನ್ನು ಕಾಣುಸ್ತಾ ಇದ್--

ಇದು ಒಂದು ಕಿರಣ ಶಾಪ್ ಅನ್ನು ಇದೆ.

ಅಂಗಡಿ ಮೇಲೆ ಶ್ರೀ ಮೆಡಿಕಲ್ ಅಂತ ಒಂದು ಬೋರ್ಡ್ ಅನ್ನು ಅಲ್ಲಿ ಹಚ್ಚಿದ್ದಾರೆ.

ಮತ್ತು ಅಲ್ಲಿ ಚೇರ್ಸ್ ಗಳನ್ನು ಇಟ್ಟಿದ್ದಾರೆ.

ಸಾಬಾನ್ ಕೊಲ್ಗೆಟ ಇಂತದೆ ಸಾಮನನ್ನು ಅಲ್ಲಿ ಕಾಣಸ್ತಾ ಇದ್ದೆ.